ಈ ಕೋಟರ್ಸ್ ಕಾಫಿ ಅನ್ನೋದ್ ಏನ್ ಇದೆ ಅಂದ್ರೆ ಈಗ ಮಾರ್ಕೆಟ್ ಗೆ ಲಗ್ಗೆ ಇಟ್ಟಿದೆ--

ಬಟ್ ಮುಂದೆ ಮುಂದೆ ಹೋಗ್ತಾ ಸ್ವಲ್ಪ ಡೇಂಜರ್ ಇದೆ ಹೋಗ್ಬಾರ್ದು.

ಹಾಲ್ ನ್ ಡೈರಿ ಇದು ಇಲ್ಲಿ ರೈತರಿಂದ --